ದೇವಸ್ಥಾನ ಇದೆ ತುಂಬಾ ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸಿದಾಗ ನಿಮಗೆ ಮನಶಾಂತಿ ಆಗ್ತ ಇದೆ ಮತ್ತೆ ಆ ಅಲ್ಲಿ ಏನ್ ಮಾಡಿದ್ರುನು ನಮಗೆ ಒಂತರ ಖುಷಿ ಕೊಡುತ್ತೆ.

ಈ ಅರಮನೆ ನೋಡಿದ್ರೆ ತುಂಬಾ ಇಷ್ಟ ಆಗ್ತಾ ಇದೆ ಈ ಅರಮನೆ ಹೋಗಿ ನಮಗೆ ರಜೆ ಇರುತ್ತೆ ನಮ್ಗಳಿಗೆಲ್ಲ ಅರಮನೆಗೆ ಹೋಗ್ತಾ ಇರ್ತೀವಿ ಆದರೆ ಪರಿಸರ ಆ ಅರಮನೆಯಲ್ಲಿ ಇರುವ ಸುತ್ತಮುತ್ತಲಿನ ಪರಿಸರವನ್ನು ಚೆನ್ನಾಗಿ--

ನಮ್ಮ ಮನೆಯಲ್ಲಿ ಕರೆಂಟ್ ಇಲ್ದೇ ಇರೋದ್ರಿಂದ ನಮ್ಮ ಊರು ಮುಂದೆ ಒಬ್ಬ ಐರನ್ ಮಾಡ್ತಾನೆ ಅವನ ಅವನಿಗೆ ಬೇಕಾದಾಗೆ ಬಟ್ಟೆಗಳನ್ನ ಕೊಟ್ಟು ಐರನ್ ಮಾಡಿಸ್ಕೊತ ಇದ್ದಿವಿ ನಂದು ಮತ್ತೆ ನಮ್ಮ ಮಕ್ಕಳದ್ದು ನಮ್ಮ ಗಂಡಂದು ಸಹ ಅದೇ ಐರನ್ ಅಂಗಡಿಗೆ ತೆಗೆದುಕೋ ತಕೊಂಡು ಹೋಗಿ ಮಾಡಿಸ್ಕೊಂಡು ಬರ್ತಾ ಇದೀವಿ.

ನಮ್ಮೂರಲ್ಲಿ ಆ ಆ ಕಾಲದಿಂದ ಈ ಕಾಲದವರೆಗೂ ಬರೀ ಮಣ್ಣಿನ ರೋಡೇ ಎಲ್ಲ್ಲಾರಿಗೂ ಇದ್ ಕೊಟ್ಟಿದೆ ಅರ್ಜಿ ಕೊಟ್ಟಿದೆ ಆದರೂ ನಮ್ಮಲ್ಲಿ ಟಾರ್ ರೋಡ್ ಮಾಡಲೇ ಇಲ್ಲ ಈಗಲೂ ಜನ ಮಳೆ ಹೋಯ್ತು ಅಂತ ಅಂದ್ರ ಆ ಮಣ್ಣಿನ ರೋಡ್ ನಲ್ಲಿ ತಿರುಗಾಡಕೆ ಎಷ್ಟು ಕಷ್ಟ ಆಗಿತ್ತ ಆದರೂ ನಾವು ಗೆಲ್ಲಿಸಿರೊಂತವರು ಆ ರೋಡ್ ನ ಸರಿ ಮಾಡ್ಲಿಲ್ಲ.

ನನ್ ಮಗಾ ಆಟೋ ತಕೊಂಡವ್ನೆ ಅಕ್ಕಪಕ್ಕದ ಮನೆಯವರು ಆಟೋ ತಕೊಂಡಾರೆ ಅಂತ ಅವನೂ ಆಟೋ ತಗೊಂಡ ಒಂದಿನಕ್ಕೊಂದು ಐನೂರು ರೂಪಾಯಿ ಪೆಟ್ರೋಲ್ ಹಾಕಿಸಿಡ್ರಾ ಸಿಗೋದೇ ಲಾಭ ಇನ್ನೂರ್ ಮುನ್ನೂರು ರೂಪಾಯಿ ಅದ್ ತಕೋಬಂದು ಹೆಂಡ್ತಿ ಮಕ್ಕಳಿಗೆ ಸಾಕಕ್ಕೆ ಆಗ್ತಾ ತುಂಬಾ ಕಷ್ಟ ಆಗ್ತಿದೆ ಒಬ್ರು ಮಾಡ್ದ ಅಂತ ತಾನು ಮಾಡವ್ನೆ ಇದೆಷ್ಟು ಚಂದ ಅಂತ ಜನಗಳಿಗಂತೂ ಗೊತ್ತಿಲ್ಲ.

ಪಂಚಾಯತಿ ಗೆ ಎಲ್ಲ ಅರ್ಜಿನ ತಗೊಂಡು ಇಡ್ತೀವಿ ಏನಾದ್ರು ಸಮಸ್ಯೆ ಬಂದ್ರೆ ಅರ್ಜಿಗಳನ್ನ ಇಸ್ಕೊತಾರೆ ಆ ಸಮಸ್ಯೆಗಳನ್ನ ಸರಿಯಾದ ರೀತಿಯಲ್ಲಿ ಬಗೆಹರಿಸಿಕೊಳ್ತಾ ಕೊಳ್ತವ್ರೆ ಆಮೇಲೆ ನೀರು ಇರ್ಲಿಲ್ಲ ಈಗ ನೀರಿನ ವ್ಯವಸ್ಥೆ ಮಾಡಿ ಕೊಡಿ ಅಂತ ಅರ್ಜಿ ಕೊಟ್ಟಿದ್ವಿ ಅರ್ಜಿ ತಗೊಂಡು ಬಂದು ನೆನ್ನೆ ಪೈಪ್ ಲೈನ್ ಮಾಡಿ ಕೊಟ್ಟವ್ರೆ.

ಚಿತ್ರದುರ್ಗದ ಕೋಟೆಗೆ ಹೋಗಿದ್ವಿ ಇದರದ್ದು ದುರ್ಗದ ಕೋಟೆದಲ್ಲಿ ಹೋಗಿದ್ದಾಗ ತುಂಬಾ ಚೆನ್ನಾಗಿ ಆಕರ್ಷಣೆಯಾಗುವಂತಹ ಕಿತ್ತೂರ್ ರಾಣಿ ಚೆನ್ನಮ್ಮನ ಸ್ಟ್ಯಾಚು ನ ನೋಡಿದ್ವಿ ನಾವೂ ನೋಡಿದ್ವಿ ಮತ್ತೆ ನಮ್ಮ ಮಕ್ಕಳು ಸಹ ನೋಡಿ ತುಂಬ ಆನಂದ ಪಟ್ಟಿರ್ತಾರೆ ಮತ್ತೆ ಮತ್ತೆ ಅಲ್ಲಿಗೆ ಹೋಗ್ಬೇಕು ಅನಿಸುತ್ತೆ.

ಇನ್ನೊಬ್ಬರು ಈ ಮತ್ತೆ ಹರಕೆ ಕುಂಕುಮ ನ ಹಾಕ್ತಿರ್ತಾರೆ ಅದು ದೇವರೋ ಕಲ್ಲೋ ಅನ್ನೋದರ ಬಗ್ಗೆ ಯಾರೂ ಮನು ಮನಸಿಗೆ ತಗೋಳಲ್ಲ.